ಅವಳು ತಿನ್ನಲು ತುಂಬಾ ಸುಂದರವಾಗಿರುತ್ತದೆ ಬಳ್ಳಿ ಸಣ್ಣ ಸಣ್ಣ ಬಳ್ಳಿಗಾಗಿ ಹಾಗಾಗಿ ತುಂಬಾ ದೊಡ್ಡದಾಗಿ --

ಗುಡ್ಡವು ಕಪ್ಪು ಬಣ್ಣದಿಂದ ಕೂಡಿದೆ ಮನುಷ್ಯನು ಸಹ ಆರು ಜನ ಇದ್ದು ಒಬ್ಬ ಮನುಷ್ಯ ಗುಡ್ಡವನ್ನು ಹತ್ತಿದ್ದಾನೆ ಒಬ್ಬ ಮನುಷ್ಯ ಗುಡ್ಡ ಏರುತ್ತಿದ್ದಾನೆ ಅಲ್ಲಿ ನೀರು ಸಹ ಕಾಣುತ್ತಿದೆ ಬಳ್ಳಿಗಳು ಸಹ ಕಾಣುತ್ತಿದೆ.